ಇಲ್ಲಿ ಒಂದು ಕಾಡನ್ನ ನೋಡಬಹುದು ಈ ಕಾಡಿನ ಪಕ್ಕದಲ್ಲಿರುವ ಕಂಬವು ಕಪ್ಪು ಬಣ್ಣದಿಂದ ಕೂಡಿದೆ ಇಲ್ಲಿ ನಾವು ಹಸಿರಾದ ಗಿಡಗಳನ್ನು ಸಹ ನಾವು ನೋಡಬಹುದು.

ಇಲ್ಲಿ ಒಬ್ಬ ವ್ಯಕ್ತಿ ರೂಮ್ ಅಲ್ಲಿ ಒಂದು ಹೋಲ್ ಅನ್ನು ಕೊರೆಯುತಿದ್ದರೆ ಇಲ್ಲಿ ಗೋಡೆಯ ಮೇಲೆ ಒಂದು ಗಿಚ್ ಹಾಕಿರುದೋ ನಂಗ್ ಕಾಣ್ಸತ ಇದೆ ಇಲ್ಲಿ ಒಂದು ಸುತ್ತಿ --

ಇಲ್ಲಿ ಒಂದು ಮಾಡುವೆ ನಡೀತಾ ಇದೆ ಮದುವೆಯಲ್ಲಿ ಹಲವಾರು ಜನರು ನಿಂತಿದ್ದಾರೆ ಇಲ್ಲಿ ಹಲವಾರು ಬಟ್ಟೆಗಳಿಂದ ಅಲಂಕಾರ ಮಾಡಲಾಗಿದೆ.

ಇಲ್ಲಿ ಒಂದು ಶಾಪ್ ಅನ್ನು ನಾವು ನೋಡ್ ಬಹುದು ಈ ಶಾಪ್ ವ್ಯಕ್ತಿ ಕೂತಿಧಾನೇ .

ಒಬ್ಬ ಪಕ್ಕದಲ್ಲಿ ನಿಂತಿದ್ದಾನೆ ಅಲ್ಲಿ ಒಂದು ಕನ್ನಡಿ ಕಾನಾಸ್ತಾ ಇದೆ ಆ ಕನ್ನಡಿಯಲ್ಲಿ ಕೂತಿರೋ ವ್ಯಕ್ತಿ ಮೊಬೈಲ್ಇಟ್ಟುಕೊಂಡಿರೋದನ್ನ ನೋಡಬೋದು ಅಲ್ಲಿ ಒಂದು ಎ ಸಿ ಕೂಡ ನೋಡಬಹುದು ಹಾಗೆ ದೇವರ ಫೋಟೋ ಕೂಡ ನೋಡಬಹುದು.

ಇಲ್ ಇಲ್ಲಿ ಹಲವಾರು ಜನ ಅಹ್ ಮುಂಬತ್ತಿಯನ್ನು ಹಚ್ಚಿದ್ದಾರೆ. ಇಲ್ಲಿ ಒಂದು ಗ್ರೀನ್ ಕಲರ್ ಕಾರ್ಪೆಟ್ --

ಇಲ್ಲಿ ಒಂದು ದೊಡ್ಡದಾದಾ ರಸ್ತೆಯನ್ನು ನಾವು ನೋಡಬಹುದು ಈ ರಸ್ತೆಯ ಪಕ್ಕದಲ್ಲಿ ಒಂದು ಬೃಹತ್ ಆದ ಒಂದು ಬಿಲ್ಡಿಂಗ್ ಕೂಡ ನೋಡಬಹುದು. ಆ ಬಿಲ್ಡಿಂಗ್ ಹಸಿರು ಬಣ್ಣದಿಂದ ಕೂಡಿದೆ. ಇಲ್ಲಿ ನಾನಾ ರೀತಿಯ ಆಟೋಗಳನ್ನ ನಾವು ನೋಡಬಹುದು.

ಇಲ್ಲಿ ಒಂದು ದೊಡ್ಡದಾದ ಗುಂಡಿಯನ್ನು ನೋಡಬೋದು ಆ ಗುಂಡಿ ಒಳಗಡೆ ಒಬ್ಬ ವ್ಯಕ್ತಿ ನಿಂತಿದಾನೆ ಅವನ ಕೈ ಕೂಡ ಫ್ರಾಕ್ಚರ್ ಆಗಿದೆ.

ಇಲ್ಲಿ ಒಂದು ಎಟಿಎಂ ಕೂಡ ಇದೆ ಇಲ್ಲಿ ಎಟಿಎಂ ಬಂದು ಟ್ವೆಂಟಿ ಫೋರ್ ಹೌರ್ಸ್ ಅಂತ ಬರೆಯಲಾಗಿದೆ ಇಲ್ಲಿ ಮರ ಗಿಡಗಳನ್ನ ನಾವು ನೋಡಬಹುದು ವೈರ್ ಗಳನ್ನ ನಾವು ನೋಡ--

ಇಲ್ಲಿ ಒಂದು ರೋಡ್ ಅನ್ನು ನೋಡಬಹುದು ರೋಡ್ ಪಕ್ಕದಲ್ಲಿ ಪುಟ್ಟ ಪುಟ್ಟ ಅಂಗಡಿಯನ್ನು ಸಹ ನಾವು ನೋಡಬಹುದು ಇಲ್ಲಿ ಸೈಕಲ್ ಮತ್ತೆ ಬೈಕೆಗಳನ್ನ ನೋಡಬಹುದು ಒಬ್ಬ ವ್ಯಕ್ತಿ ಸೈಕಲ್ ಹತ್ರ ನಿತ್ಕೊಂಡ್ ಇದ್ದಾನೆ.

ಇದು ಒಂದು ರೂಮ್ ನ ಹಾಲ್ ನ ನೋಡಬಹುದು ಈ ಹಾಲ್ ನ ಒಂದೇ ಚೇರ್ ಕೂಡ ಕಾಣಿಸ್ತಾ ಇದೆ ಅದರ ಮುಂಭಾಗದಲ್ಲಿ ಒಂದುಒಂದು ಟೇಬಲ್ ಹಾಕಲಾಗಿದೆ.

ಮೂರ್ನಾಲ್ಕು ಜನ ವ್ಯಕ್ತಿ ಗಳು ಕೂತಿದ್ದಾರೆ ಒಬ್ಬ ವ್ಯಕ್ತಿ ನಿಂತುಕೊಂಡಿ ಒಬ್ಬ ಸ್ವೆಟರ್ ಕೂಡ ಹಾಕಿದ್ದಾರೆ ಎಲ್ಲಿ ಲೈಟಿಂಗ್ಸ್ ಕೂಡ ಕಾಣಬಹುದು ಮ್ಮ್ ಇಲ್ಲಿ ಒಬ್ಬ ವ್ಯಕ್ತಿ ಫೋನ್ನಲ್ಲಿ ಮಾತಾಡ್ತಿದಾನೆ.

ಇಲ್ಲಿ ಒಂದು ಆಟದ ಮೈದಾನವನ್ನ ಸಹ ನಾವು ನೋಡಬಹುದು ಜರ್ಬಂಡೆ ಕೂಡ ಕಾಣುಸ್ತಾಇದೆ .